ಇಲ್ಲಿ ಒಂದೂ ಹಣ್ಣಿನ ಮಾರುಕಟ್ಟೆಯಲ್ಲಿ ಸಾಕಷ್ಟು ರೀತಿಯ ಹಣ್ಣುಗಳು ಇರುವುದನ್ನು ಕಾಣುತ್ತಿದ್ದೇವೆ ಇಲ್ಲಿ ಬಾಳೆ ಹಣ್ಣು ಕಿತ್ತಲೆ ಹಣ್ಣು ಸೇಬು ದಾಳಿಂಬೆ --

ಹಾಗೂ ಅಹ್ ಈ ರಸ್ತೆಯ ಒಂದು ಬೈಕ್ ನ ಪಕ್ಕದಲ್ಲಿ ಒಂದು ಕೆರೆಯನ್ನು ಸಹ ನಾವು ನೋಡುತ್ತಿದ್ದೇವೆ ಇದರ ಪಕ್ಕದಲ್ಲಿ ಸಾಕಷ್ಟು ರೀತಿಯ ಉಮ್ ಒಂದು ಗಿಡ ಮರಗಳು ಸಹ ಇವೆ ಇಲ್ಲಿ ಬೆಟ್ಟವನ್ನು ನೋಡಬಹುದು.

ಈ ಒಂದು ಅಂಗಡಿಯಲ್ಲಿ ನಾವು ದಿನಾ ಉಪಯೋಗಿಸುವಂತಹ ಸಾಕಷ್ಟು ರೀತಿಯ ವಸ್ತುಗಳನ್ನು ಕಾಣುತ್ತಿದ್ದೇವೆ.

ಇಲ್ಲಿ ಉಮ್ ಅನೇಕ ಪ್ಲಾಸ್ಟಿಕ್ ವಸ್ತುಗಳು ಬಾಲ್ ಬ್ಯಾಟ್ ಅಹ್ ಬುಟ್ಟಿಗಳು ಡಬ್ಬಗಳು ಈ ರೀತಿಯಾದ ವಸ್ತುಗಳನ್ನು ಕಾಣಬಹುದು.

ಹಾಗೂ ಸಾಕಷ್ಟು ಜನರು ಇದ್ದಾರೆ ಬೈಕ್ ಗಳು ಸಹ ಇದೆ.